ಸೇರಿದ್ದಾರೆ ಮತ್ತು ಈ ದೃಶ್ಯ ನೋಡಲು ತುಂಬಾ ಬಹಳ ಸುಂದರವಾಗಿದೆ.

ಕಾಣಬಹುದು ಮತ್ತು ಒಂದು ಗೂಳಿ ರೀತಿಯ--

ಮತ್ತು ಈ ದೃಶ್ಯ ನೋಡಲು ಬಹಳ ಸುಂದರವಾಗಿದೆ ಎಂದು ಹೇಳಬಹುದು.

ಮತ್ತು ಈ ಬಸ್ ಸ್ಟ್ಯಾಂಡ್ ನೋಡಲು ಬಹಳ ದೊಡ್ಡದಾಗಿದೆ ಎಂದು ಹೇಳಬಹುದು.

ಮತ್ತು ಇದೊಂದ ಕೇಬಲ್ ಜನರೇಟ್ ಒಂದ ಹೇಳಬೋದು ಮತ್ತು ಸುತ್ತಲೂ ಮರಳು ಇರುದನ್ನು ಕಾಣಬಹುದು.

ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ಗಿಡ ಹಚ್ಚ ಹಸಿರಿನಿಂದ ಕೂಡಿದೆ ಮತ್ತು ಅದರ ಮೇಲ್ಗಡೆ ಒಂದು ಮನೆ ಇದೆ ಎಂದು ಹೇಳಬಹುದು ಮತ್ತು--

ಇರೋ ಆಗಿಕೊಂಡು ವಿಷಯ ಮಾಡುತ್ತಿರುವಂತೆ ಕಾಣಬಹುದು.

ಮತ್ತು ಇಲ್ಲಿ ಒಂದು ಗೋಲ್ಡನ್ ಕಲರ್ ಆದ ಕಮಾನ್ ಇದೆ ಮತ್ತು ಈ ದೃಶ್ಯ ನೋಡಲು ಬಹಳ ಸುಂದರವಾಗಿದೆ.

ಒಂದೇ ರೀತಿಯ ಟೇಬಲ್ ಮತ್ತು ಚೇರ್ ಗಳು ಇರುವುದನ್ನು ಕಾಣಬೋದು.

ಆಟೋ ಅದ ಒಂದು ಗಾಡಿರುವುದನ್ನು ಕಾಣಬಹುದು ಮತ್ತು ಅದಕ್ಕೆ ಸುಂದರವಾದ ಅಲಂಕಾರವನ್ನು ಮಾಡಿದ್ದಾರೆ.

ಇದೊಂದು ದೊಡ್ಡದಾದ ಬಿಲ್ಡಿಂಗ್ ಕಂಟ್ರಕ್ಷನ್ ಆಗಿದೆ ಈ ಕಂಟ್ರಕ್ಷನ್ ನಲ್ಲಿ ಸಾಕಷ್ಟು--

ಸಾಕಷ್ಟು ಕೇಕುಗಳನ್ನು ಕಾಣಬಹುದು ಮತ್ತು ಪಟಾಕಿಗಳು ಮತ್ತು--

ಮತ್ತು ಇಲ್ಲೊಬ್ಬ ವ್ಯಕ್ತಿ ನಿಂತಿರುವುದನ್ನು ಕಾಣಬಹುದು.

ಇದರ ಹಿಂದೆಗಡೆ ದೊಡ್ಡ ದೊಡ್ಡ ಮರ ಇರುವುದನ್ನು ಕಾಣಬಹುದು ಮತ್ತು ಈ ದೃಶ್ಯ ನೋಡಲು ಬಹಳ ಸುಂದರವಾಗಿದೆ.

ದೊಡ್ಡ ದೊಡ್ಡದಾದ ಕಾಂಪ್ಲೆಕ್ಸ್ ಗಳನ್ನು ಕಾಣಬೌದು.